ಇದು ಒಂದು ಹೂವಿನ ಮಾರುಕಟ್ಟೆಯ ಚಿತ್ರಣವಾಗಿದೆ.

ಇಲ್ಲಿ ಬಗೆ ಬಗೆಯ ಹೂಗಳನ್ನು ಮಾರಾಟ ಮಾಡಲಾಗುತ್ತದೆ.

ಇಲ್ಲಿನ ಆಸ್ಪತ್ರೆಯಲ್ಲಿ ಯಾವುದೇ ಚಿಕಿತ್ಸೆಯನ್ನು ನಿಸರ್ಗದತ್ತವಾಗಿ ದೊರೆಯುವ ವಸ್ತುಗಳಿಂದ --

ಚಹಾಹುಡಿ ಹಾಗು ಬೆಲ್ಲ ಸಕ್ಕರೆಯಂತಹ ವಸ್ತುಗಳೂ ಕೂಡ ಸಿಗುತ್ತದೆ.

ಕರ್ನಾಡಕದ ಮೂಡುಬಿದ್ರೆ ಪಟ್ಟಣದ ಹದ್ನೆಂಟು ಜೈನ ದೇವಾಯಗಳಲ್ಲಿ--

ಹಳೆಯ ಕಾಲದ ವಸ್ತುಗಳನ್ನು ಕಾಣಬಹುದಾದ ವಸ್ತು ಸಂಗ್ರಹಾಲಯವೂ ಕೂಡ ಇದೆ .

ಇಲ್ಲಿ ವೈದ್ಯಕೀಯ ಶುಲ್ಕ ಪಾವತಿ ಮಾಡುವ ಅವಶ್ಯಕತೆ --

ಸರ್‌ಧಾರ್‌ವಲ್ಲಭ ಬಾಯ್‌ ಪಟೇಲ್‌ ಸುಭಾಶ್‌ ಚಂದ್ರ ಬೋಸ್ --

ಇಂತಹ ಮಹಾನ್‌ ವ್ಯಕ್ತಿಗಳ ಭಾವ ಚಿತ್ರಗಳನ್ನು ಹಾಕಿರುತ್ತಾರೆ .

ಇಲ್ಲಿ ಇರುವ ಸರೋವರದಲ್ಲಿ ಬೋಟಿಂಗ್‌ ಮಾಡುವ ಅವಕಾಶಗಳು ಲಭ್ಯವಿದೆ.

ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು --

ನಂದಿನಿ ನದಿಯ ದಂಡೆಯ ಮೇಲಿರುವ ಈ ಪುಣ್ಯ ಕ್ಷೇತ್ರ --